ಆ ಜಿಮ್ ಮಾಡುವುದರಿಂದ ಬಾಡಿ ಫಿಟ್ನೆಸ್ ಆಗುತ್ತೆ ಮತ್ತು ಅರೋಗ್ಯ ಕೂಡ ಹೆಲ್ತಿ ಆಗಿರುತ್ತೆ ಮತ್ತು ಆ ಬಾಡಿ ಯನ್ನು ಡೈಲಿ ಜಿಮ್ ಮಾಡುವುದರಿಂದ ಆಕ್ಟಿವ್ ಆಗಿರುತ್ತಾರೆ.

ಒಂದು ಸೂರ್ಯಾಸ್ತ ದು ಫೋಟೋ ಕಾಣಿಸ್ತಾ ಇದೆ ಮತ್ತು ಇಲ್ಲಿ ಆ ಸೂರ್ಯಾಸ್ತವನ್ನು ಆ ಅಸ್ತವಾಗುವುದನ್ನು ಫೋಟೋ ಹೊಡೆದಿದ್ದಾರೆ ಮತ್ತು ದೂರದಿಂದ ನಿಂತ್ಕೊಂಡು ನೋಡಿದರೆ ಈ ಪಿಕ್ಚರ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಎಲ್ಲಾ ನೈಸರ್ಗಿಕ --

ಆ ಬಿಲ್ಡಿಂಗ್ ನ್ನು ಕಟ್ಟಿಸಿದ್ದಾರೆ ಅಂದರೆ ಆ ಯೇಸು ಕ್ರಿಸ್ತವಿನ ಶಿಲೆ ಯನ್ನು ಒಂದು ಗ್ಲಾಸ್ ನಲ್ಲಿಟ್ಟು ಅದರ ಕೆಳಗೆ ಆ ಒಂದು ಚೆನ್ನಾಗಿರೋ ಶೇಪ್ ನ್ನು ಮಾಡಿ--

ಆ ಅವರು ಆ ಬಿಲ್ಡಿಂಗ್ ನಲ್ಲಿ ಕೆಲಸ ಮಾಡೋರು ಇರಬಹುದು ಮತ್ತು ಇಲ್ಲಿ ಆ ಜನರು ಕೂಡ ಯಾರೂ ಕಾಣಿಸ್ತಾ ಇಲ್ಲ ಅವರಿಬ್ಬರಷ್ಟೇ ಕಾಣಿಸ್ತಾ ಇದ್ದಾರೆ. ಆ ಈ ಇಲ್ಲಿ--

ಆ ಇಲ್ಲಿ ವ ಒಂದು ದೊಡ್ಡ ಬಂ ಆ ಜೋಕಾಲಿಯಲ್ಲಿ ಕೂತುಕೊಂಡು ಒಬ್ಬರು ಆ ಫೋಟೋ ವನ್ನು ತೆಗೆದಿದ್ದಾರೆ ಆ ಜಾತ್ರೆ--

ಮತ್ತು ಜನರು ಅಲ್ಲಿ ನಿಂತ್ಕೊಂಡು ತಮ್ಮ ಕೆಲಸದಲ್ಲಿ ಏನೋ ಮಾತಾಡ್ತಾ ಇದ್ದಾರೆ ಮತ್ತು ಆ ಒಂದು ಸ್ಕೂಟಿ ಯ ಪಕ್ಕದಲ್ಲಿ ಕೂಡ--

ನಾವು ಈ ಚಿತ್ರದಲ್ಲಿ ಆ ಗೋವಿನ್ ಜೋಳ ಅಂದರೆ ಗೋಂಜಾಳ ಚಿತ್ರವನ್ನು ನೋಡ್ತಾ ಇದ್ದೇವೆ ಗೊಂಜಾಲವನ್ನು ಅದರ ಸಿಪ್ಪೆ --

ನಾವು ಈ ಚಿತ್ರದಲ್ಲಿ ಒಂದು ಮಿಷನ್ ನ್ನು ನೋಡಬಹುದು. ಆ ಆ ಮಷೀನ್ ನ್ನು ಗೋಂಜಾಳದ ಮಷೀನ್ ಅಂತಾರೆ ಅಂದರೆ ಗೊಂಜಾಲವನ್ನು ಅದರಲ್ಲಿ ಹಾಕು--